ರೋಡ್ ನಲ್ಲಿ ಇರೋದು ಅದು ಪಕ್ಕ ಒಂದು ಬಿಲ್ಡಿಂಗ್ ಇದೆ ಅದು ವೈಟ್ ಕಲರ್ ನಲ್ಲಿ ಇರೋದು ಬಿಲ್ಡಿಂಗ್ ಗು.

ಭತ್ತ ಕಡೆ ಇಲ್ಲಿ ಬಟ್ಟೆ ಸಿಗುತ್ತೆ ಇಲ್ಲಿ--

ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಒಂದು ಎರಡು ಪ್ಲೈನು ಇಕ್ಕಿದವೇ.

ಈ ಸ್ಟೋರ್ ನಲ್ಲಿ ಎಲ್ಲ ಬುಕ್ಸ್ ಗಳು ಎಲ್ಲ ಸ್ಟೋರಿ ಬುಕ್ಕು ಎಲ್ಲ ಓದಕ್ಕೆ ಎಲ್ಲಾ ಸಿಗತ್ತೆ.

ಆ ಸ್ಟಾಲು ಹೆಸರು ತೇಜಾ ಬುಕ್ ಸ್ಟಾಲು .

ಮುಲು ಕಲರ್ ನಲ್ಲಿ ಇದೆ ಇಲ್ಲಿ ಒಂದು ಟ್ರೇನು ನಿತ್ಕೊಂಡು ಇದೆ.

ಈ ಚಿತ್ರದಲ್ಲಿ ನಾವು ನೊಡ್ತಾ ಇರೋದು ಒಂದು ಬೇಕ್ರಿ .

ಎಲ್ಲರೂ ಜನ ಕ್ರಿಶ್ಚಿಯನ್ಸ್ ಬಂದಿ ಇಲ್ಲಿ ಫಾದರ್ ಹತ್ರ ಬ್ಲೆಸ್ಸಿಂಗ್ಸ್ ತಗೋಂತಾವೆ --

ಇದು ಫ್ಯಾಂಕ್ಷನ್ ಹಾಲ ಎಲ್ಲ ಒರೆಂಜು ಕಲರ್ ನಲ್ಲಿ ಇದೆ.

ಇದು ದೇವ್ ಸ್ತಾನ ಎಲ್ಲ ಯಲ್ಲೋ ಕಲರ್ ನಲ್ಲಿ ಇದೆ.

ಈ ದಿರು ಕಲರ್ರು ಬ್ರೌನು ಕಲರ್ರು ಇದೆ.